ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ನಾವು ಕಾಣಿಸುತ್ತಿರುವುದು ಏನೆಂದರೆ ತುಂಬಾನೇ ಸುಂದರವಾಗಿ ಕೆತ್ತಿರುವಂತಹ ಶೀಲಾ ಬಾಲಕೆಗಳ ಒಂದು ದೃಶ್ಯವನ್ನು ಕಾಣುತ್ತಿದ್ದೇವೆ.

ಕಲ್ಲು ಮುಳ್ಳು ಗಿಡಗಳನ್ನು ಬೆಳೆಯುತ್ತಿರುವಂತ ಕಾಡಿನಂತ ದೃಶ್ಯ ಕಾಣುತಿದ್ದೇವೆ. ಎಷ್ಟು ಸುಂದರವಾದ ದೃಶ್ಯವನ್ನು ನೋಡುತಿದ್ದೇವೆ ನೋಡಿ.

ಈ ಚಿತ್ರದಲ್ಲಿ ನಾವು ಕಾಣುವುದೇನೆಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರುವ ಒಂದು ಕಂಪ್ಯೂಟರ್ ಕೆಲಸದ ಅಂಗಡಿಯನ್ನು ನೋಡುತಿದ್ದೇವೆ.

ಹಿಂದಿನ ಕಾಲದಲ್ಲಿ ಕೆಲಸ ಮಾಡಿ ಆಗುತಿದ್ದರು ಈಗ ಈ ಇದರ ಮೇಲೆ ತಿರುಗಾಡಿ ವ್ಯಾಯಾಮ ಮಾಡುತ್ತಾರೆ.

ಇಲ್ಲಿ ನಮ್ಮ ಇಲ್ಲಿ ಕಾರು ಆ ರಿಪೆರಿ ಮಾಡುವುದ ಮಾಡುವ ದೃಶ್ಯವನ್ನು ಕಾಣುತ್ತಿದ್ದೇವೆ. ಟೈಯರ್ ಹಾಕುವುದು ಹಾಗೂ ಏನಾದರು ತೊಂದರೆ ಆಗಿರಬಹುದೆಂದು ನೋಡು ವ ಚಿತ್ರ ನಮಗೆ ಇಲ್ಲಿ ಕಾಣಿ --